ಹಾ ಹೌದ ಯಾವ .

ಹ್ಮ್ ನನಿಗೆ ಅದೇ ನನಿಗೆ ಅಡಿಗೆಯೆಲ್ಲ ಆಗುದಿಲ್ಲ ನನಗೆ ಅದೇ ಹೇಳಿದೆಯೆಲ್ಲ ಬೇರೆಲ್ಲ ಆಗ್ತದೆ ಹೀಗೆ ಇರುದು ನನ್ ಕಿವಿದು ಓಲೆ ಮತ್ತೆ ಸರ ಹಾಗಿರುವುದಸ ಎಲ್ಲ ಮಾಡ್ತೇನೆ ಹಾಗೆ ಅದ್ರಲ್ಲೇ ನನಗೆ ತುಂಬ ಇಷ್ಟ. ಖುಷಿ ಸ ಹೇಗೆ ಎಷ್ಟೊತ್ತು ಬೇಕಾದ್ರೂ ಕೂರ್ತೇನೆ ನಾನ್ ಬೆಳಗ್ಗೆಯಿಂದ ಸಂಜೆವರೆಗೆ ಬೇಕಾದ್ರೂ ಕೂರ್ತೇನೆ. Time ಹೋದದ್ದೇ ಗೊತ್ತಾಗುವುದಿಲ್ಲ ಮಾತ್ರ ಹೌದು ಅದು correct ಹ್ಮೂ ಸರಿ ಸ. ಇಲ್ದಿದ್ರೆ ಏನೇನೋ ಹೋಗ್ತದೆ ತಲೆಗೆ

ಒಂದ್ಸಲ ಕಿಚನ್ನಿಗೆ ಬಂದ್ರೆ ಎಲ್ಲ ನೋಡುವಾಗ ಅದ್ ಮಾಡುವ ಇದ್ ಮಾಡ್ವ ಮಾಡ್ಲಿಕ್ಕೆ ಮಾತ್ರ ಹೌದು. ಎಲ್ಲರಿಗೆ interest ಉಂಟು ಅದು ಸ್ಮೆಲ್ ಬರುವಾಗ್ಲೇ ತಿಂದ ಹಾಗೆ ಆಗ್ತದಂತ ಅದ್‌ಹೌದು ನನಿಗೂ ಕಲೀಬೇಕೂಂತಾಗ್ತದೆ ಆದ್ರೆ ಎಂತ ಎಷ್ಟು ಹೊತ್ತು ತಾಳ್ಮೆ ಬೇಕಪ್ಪ ಅಡಿಗೆ ಮಾಡ್ಲಿಕ್ಕೆಲ್ಲ?

Fast ಕೂಡ ಮಾಡ್ಲಿಕ್ಕೆ ಇದ್ರೆ ತುಂಬ ಅಲ್ಲ ಅದಿಕ್ಕೆ ಕೂಡ painting ಗ್ಗೆ ಎಲ್ಲ?

ಅದು ಊಟ ಅಡಿಗೆ ಅಂದ್ರೆ ನಾಲ್ಕು ಜನ ತಿನ್ನುವಂತದ್ದು ಏನಾದ್ರೂ ಅದ್ರಲ್ಲಿ ಆಚೆ ಈಚೆ ಆದ್ರೆ ಆದ್ರೂ ಒಂದು ತರ ಖುಷಿ ಅಡಿಗೆಯಲ್ಲಿ ಚೆನ್ನಾಗಿದೆ ಅಂತ ಒಂದೆರಡು ಜನ ಹೇಳಿದ್ರೆ. ಅದ್‌ಹೌದು

ter ಅದು ಸರಿ ಅದು ಸರಿ.

ಸರಿ ನೀವಿನ್ನು ಅಡಿಗೆ ಮಾಡಿ ನಾನು ಎಂತಾದ್ರೂ ನನ್ನ ಕೆಲಸ ಮಾಡ್ತೇನೆ.

ಹ ಸರಿ ಸರಿ ಹಾಗಾದ್ರೆ ಕಾಣುವ ಇನ್ನೊಮ್ಮೆ ಮಾತಾಡ್ತೆ call ಮಾಡ್ತೇನೆ ಇನ್ನೊಮ್ಮೆ ಆಯ್ತಾ?

ಎನ್ ಮಾಡ್ತಿದೀರಾ?

ಎನಿಲ್ಲ ಈಗಷ್ಟೇ ಚಾ ಎಲ್ಲ ಕುಡ್ದು ಕುತ್ಕೊಂಡದ್ದು.

ಎನ್ ತಿಂಡಿ? ಇವತ್ತು Dosa , ನಿಮ್ಗೆ?

ಕೆಲ್ಸ ಎಲ್ಲ ಆಯ್ತಾ? ಹಾ ಆಯ್ತಾಯ್ತು ನಿಮ್ಮದಾಯ್ತಾ?

ಹಾ ಆಯಿತು ರಜೆ ನ ಇವಾಗ? ಹಾ ಇವಾಗಷ್ಟೇ ರಜೆ start ಆದದಷ್ಟೇ ನಿಮ್ಗೆ? ಹಾ ನಮ್ಗೆ exam ಆಗ್ತಾ ಇದೆ. ಓ ಹೌದಾ ಎಷ್ಟು exam ಆಯ್ತು? ಆಗ್ಲಿಲ್ಲ ಇನ್ನು start ನಾಳ್ದ್ರಿಂದ ಇವಾಗ ಓದ್ತಾ ಇದ್ದೇನೆ.

ಹಾ exam ಎಲ್ಲ ಆಯ್ತು ನಮ್ದು.

ಊಟಕ್ಕೆ ಇನ್ನು ನೋಡ್ಬೇಕಷ್ಟೆ ಅಮ್ಮ ಏನ್ ಮಾಡ್ತಾರಂತ.

ಗೊತ್ತು ಆದ್ರೆ ಈಗ ಅಮ್ಮ ಇದಾರಲ್ಲ ಮನೇಲಿ ಹಾಗಾಗಿ ಅವರೇ ಮಾಡ್ತಾರೆ

ಮತ್ತೆ ರಜೆ ಇನ್ನೂ ರಜೇಲಿ trip ಎಲ್ಲಾ ಏನಾದ್ರೂ plan ಮಾಡಿದಿರಾ?

Trip ನೋಡ್ಬೇಕು plan ಮಾಡಿದ್ದೇವೆ.

ಎಲ್ಲಿಗಂತ ನೋಡ್ಬೇಕಿನ್ನು.

ಹೌದಾ ನಾವು ಕೂಡ plan ಮಾಡಿದೇವೆ trip .

ಒಹ್ ಹೌದಾ ನಾವು ಕೂಡ ಆಕಡೆನೇ ಅದೇ ನಾವು lang:Foreign Gokarna lang:Foreign ಕ್ಕಂದಿದ್ದೇವೆ ರೈಲ್ನಲ್ಲಿಯಾ?

ಹಾ ಒಂದಾ ಹಾಗೆ ಅಹ್ ಇಲ್ಲದಿದ್ರೆ ತುಂಬಾ ಜನ ಇದ್ರೆ ಅಲ್ಲಿ ಹೋಗುದಂತಿದೆ ಇದೆ.

Class ಲಿದ್ದಾರೆ ಇವತ್ತು ಈಗ last year ಅಲ್ವಾ ಹಾಗೆ ತುಂಬಾ class ಅವರೆಲ್ಲ plan ಮಾಡಿದ್ರು ಹೋಗುವ ಹೋಗುವ ಅಂತ ತುಂಬಾ plan ಆಗಿತ್ತು last ಗೆ ಇದಕ್ಕೊಂದು ಬಂದಿದೆ ಹಾ ಆಯ್ತು ಹೋಗುವ ಅಂತ. ಇನ್ನೂ ಯಾವುದಾದ್ರೂ ಒಳ್ಳೆ package ಎಲ್ಲ ನೋಡ್ತಿದ್ದೇವೆ ಅಹ್ ತುಂಬಾ ಜನ ಇದ್ರೆ ಕಮ್ಮಿ ಆಗುತ್ತಲ್ವಾ ಹಾಗಾಗಿ ನೋಡ್ತತಿದೇವೇ ಯಾವುದ್ರಲ್ಲಿ ಕಡಿಮ್ ಆಗ್ತದೆ ಅದ್ರಲ್ಲಿ ಹೋಗುದು ಅಂತ ತುಂಬಾ ಜನ ಇದ್ರೆ bus ಅಲ್ಲಿ ಇಲ್ಲದಿದ್ರೆ train ಅಲ್ಲಿ ಹೋಗುದಂತಿದೆ. ಹ್ಮ್ class trip ಆ. ಹಾ ಹೌದು class trip ಅಂದ್ರೆ ma'am ನವರೆಲ್ಲ ಬರುದಿಲ್ಲ ನಾವೇ students ಮಾತ್ರ ಹೋಗುದು.

ನೀವೆಲ್ಲ ಯಾರೆಲ್ಲ ಹೋಗುದು? ನಮ್ದು family ಜೊತೆ ಹೋಗುದು ಅಂತ. ಹೋ ಹೌದಾ friend ಜೊತೆ ಹೋಗೋ plan ಇಲ್ವಾ? Friends ಎಲ್ಲ ಒಟ್ಟಾಗುವಾಗ ತುಂಬಾ ತೊಂದ್ರೆಯಾಗ್ತದೆ ಯಾರು ಬರುದಿಲ್ಲ . ಹ್ಮ್ ಅದೇ ನಮ್ದು ಹಾಗೆ ಆಗ್ತಿತ್ತು ಒಬ್ರು ಬಂದ್ರೆ ಒಬ್ರು ಬರುದಿಲ್ಲ ಆದ್ರೆ ಇದೆನೋ ಆಗಿದೆ ಹೋಗುವ ಅಂತ ಎಲ್ರು ready ಆಗಿದಾರೆ ಇನ್ನು ನೋಡ್ಬೇಕು date ಎಲ್ಲ fix ಆಗ್ಲಿಲ್ಲ ಇನ್ನ ಆಗ್ಬೇಕಷ್ಟೆ.

ನಾವು friends ಜೊತೆ ಹೋದ್ರೆ ಎಲ್ಲ ಬೇರ್ಬೇರೆ ಜಿಲ್ಲೆಯಲ್ಲಿರುದಾ.

ಹಾಗಾಗಿ ಎಲ್ಲ ಸೇರ್ಲಿಕ್ಕಾಗುದಿಲ್ಲ.

ನಾವಾದ್ರೆ ಎಲ್ಲ ಒಟ್ಟಿಗೆ ಇದೇವಲ್ವಾ. ಈಗ ಇನ್ನು ಸ್ವಲ್ಪ ದಿವ್ಸ college ಇರುತ್ತೆ ಅಹ್ exam ಆದ್ಮೇಲೆ . ಮತ್ತೆ ಮತ್ತೆ trip ಗ ಹೋಗುವ ಅಂತ ಮತ್ತೆ ಯಾರು ಹೋಗುದಿಲ್ಲ ಅಲ್ಲ ಅದು ಆದ್ಮೇಲೆ ಹೋಗುವ ಅಂತ ಎಲ್ರು ಊರಿಗೆ.

ನಾನೀಗ ಗ್ರಂಥಾಲಯದ ಬಗ್ಗೆ ಮಾತಾಡಬೇಕ ಅನಕೊಂಡಿದೀನಿ.

ಈಗೀನ ಮಕ್ಕಳಿಗೆ ನಾವು ಶಾಲೆಯಲ್ಲಿ ಗ್ರಂಥಾಲಯಗಳು ಇದ್ದೇ ಇತಾ೯ವೆ, ಹೆಂಗ್‌ ಮಕ್ಳು ಈಗ mobile ಬೇಕು, story ನೋಡ್ತೇವಿ, TV ನೋಡ್ತೇವಿ, ಅಂತಾರಲ್ಲಾ. ಅದ್ನೆಲ್ಲಾ ಕಮ್ಮಿ ಮಾಡಬೇಕ ಅಂದ್ರ ನಾವ್‌ ಮಕ್ಕಳಿಗೆ ಪುಸ್ತಕ ಓದೊ ಅಭ್ತಾಸ ಕಲ್ಸ್ಬೇಕು, ಹಾಗೆ ಶಾಲೆಯಲ್ಲೂ ಕೂಡಾ ಗ್ರಂಥಾಲಯಗಳಿವೆ.

ಆಮೇಲೆ ಊರಲ್ಲೂ ಇರ್ತಾವ, ದೊಡ್ಡು ದೊಡ್ಡು ಗ್ರಂಥಾಲಯಕ್ಕ ಮಕ್ಕಳಿಗೆ ಕರಕೊಂಡ ಹೋಗಬೇಕ, ಅಲ್ಲೆ ಒಳ್ಳೆ ಒಳ್ಳೆ ಕಥೆಗಳು ಇರುವಂತಹ ಪುಸ್ತಕಗಳನ್ನ ಮಕ್ಲಿಗೆ ಕೊಡಬೇಕು.

ಅವ್ರೀಗೆ ಭಾಳ ಆಸೆಪಟ್ಟು ಓದುಥರಾ ನಾವು ಅವ್ರೀಗೆ ಪ್ರೇರೆಪಿಸಬೇಕು, ಈಥರಾ ನಾವ್‌ ಮಾಡೊದರಿಂದ ನಮ್ಮ ಮಕ್ಕಳ ವಿದ್ಯಾ ಬುದ್ಧಿನು ಒಳ್ಳೆ ರೀತಿಲಿ ಏರಿಕೆ ಆಗತೇತಿ. ಮಕ್ಳು ಜಾಣರು ಆಗ್ತಾರೆ, ಅವ್ರು ಮತ್ತೇ ಸಾಮಾಜಿಕ ಜ್ಞಾನ ಬತೇ೯ತಿ, ಸಮಾಜ ಜ್ಞಾನ ಬತೇ೯ತಿ.

ಆ ರೀತಿಯಿಂದ್ರುನು ಗ್ರಂಥಾಲಯದಲ್ಲಿ ಇರೋ ಪುಸ್ತಕಗಳ ಬಗ್ಗೆ ಓದ್ಸಿದ್ರ, ಅವರಿಗೆ ಆದ ಒಂದ ಆ ಏನ್‌ ಹೇಳ್ತಾರೆ ಅವ್ರೀಗೆ ಅವ್ರೀಗೆ ಆಗಿರೊವಂಥ ಒಂದ ಶಕ್ತಿ ಬತೇ೯ತಿ, ನಾನಿದನ್‌ ಹೇಳಬಲ್ಲೆ. ನಾ ಇಂತಾ book ಓದಿದ್ದೆ ಅಂತಾ, ಮಕ್ಕಳಗೆ ಗೊತ್ತಾಗತೇತಿ, ಶಾಲೆಯಲ್ಲಿ ಶಿಕ್ಷಕರು ಏನಾದ್ರು ಪ್ರಶ್ನೆ ಕೇಳಿದ್ರ, ಅದ್‌ ಸಾಮಾಜಿಕ ಜ್ಞಾನ ಕೇಳ್ತಾರಲ್ಲಾ ಪ್ರಶ್ನೆ. ಅದರೊಳಗ ಅವ್ರ ಗ್ರಂಥಾಲಯದಲ್ಲಿ, ಪುಸ್ತಕಗಳನ್ನ ಓದೊದರಿಂದ ಅದನ್ನ ಬೇಗ ನೆನಪಿಟ್ಟಕೊಂಡಿರ್ತಾರ, ಓ ನಾ ಈ ಗ್ರಂಥಾಲಯದಲ್ಲಿ ಈ ಪುಸ್ತಕ ತಗೊಂಡಿದ್ದೆ, ಈ ಪುಸ್ತಕದಲ್ಲಿ ಅದ ಇತ್ತು ಅಂತ ಹೇಳಕೊಂಡು ಅವ್ರ ಅದರ ಬಗ್ಗೆ ಉತ್ತರಾನು ಕೊಡ್ತಾರೆ. ಒಟ್ಟನಲ್ಲಿ ಹೇಳಬೇಕಂದ್ರೆ, ಈಗೀನ ಜಗತ್ತಿನ ಒಳಗ ಮಕ್ಕಳಿಗೆ ನಾವು ಗ್ರಂಥಾಲಯದ ಬಗ್ಗೆ ಭಾಳ ತಿಳುವಳಿಕೆ ಕೊಡಬೇಕ್ ಅವ್ರೀಗೆ, ಪುಸ್ತಕಗಳನ್ನ ಓದೊ ಹವ್ಯಾಸ ಮಾಡಿಸಬೇಕು. ಬರೇ mobile ಆಯ್ತು TV ಆಯ್ತು ಇಂತಾವೆಲ್ಲ ಬಿಡಿಸಿ, ಮಕ್ಕಳಿಗೆ ಮನೆಯಲ್ಲಿರುವಂತಹ ಪುಸ್ತಕಗಳು, ರಾಮಾಯಣ, ಮಹಾಭಾರತ, ಆಮೇಲೆ ಸ~ ಸ್ವಾಮಿ ವಿವೇಕಾನಂದರ ಪುಸ್ತಕಗಳು ಈಗಂತ್ರು ಗ್ರಂಥಾಲಯದಲ್ಲಿ. ಸಣ್ಣ ಮಕ್ಕಳಿಂದ್ರ ಹಿಡಿದು ದೊಡ್ಡೊರಮಠ ಓದಲಿಕ್ಕೆ, ರಾಮಾಯಣದಂಥೊರು, ಸ್ವಾಮಿ ವಿವೇಕಾನಂದ್ರು ಹಿಂಥವ್ರು, ಒಂದ್‌ ಪ್ರೇರ ಶಕ್ತಿ ತುಂಬುವಂತಹ ವ್ಯಕ್ತಿಗಳ ಪುಸ್ತಕಗಳು ಭಾಳ ಇತಾ೯ವ್.‌

ಹೀಗಾಗಿ ಮಕ್ಕಳಿಗೆ ನಾವ್ first ನಾವ್‌~ ನಾವ್‌ ತಂದೆ ತಾಯಿಯಾದವ್ರು ನಾವು ಗ್ರಂಥಾಲಯಕ್ಕ ಹೋಗಿ, ಪುಸ್ತಕಗಳ ಓದೊ ಅಭ್ಯಾಸ ಮಾಡಕೊಂಡ್ರೆ, ಅವ್ರು ಕೂಡ ಅದೇ ಅಭ್ಯಾಸದಲ್ಲಿತಾ೯ರೆ, ಒಳ್ಳೆ ರೀತಿ ಉತ್ತಮ ಮಟ್ಟದ ಜೀವನ ಅವ್ರ. ಸಾಧಸ್ತಾರೆ, ಅದಕ್ಕೆ ನನಗ ಗ್ರಂಥಾಲಯ ಅಂದ್ರ ಭಾಳ ಇಷ್ಟ, ನಾನು ಹೋಗತಿತೇ೯ನಿ, ಒಳ್ಳೆ ಒಳ್ಳೆ ಪುಸ್ತಕಗಳನ್ನೋದ್ತಿತೇ೯ನಿ, ನನ್ನ ಮಕ್ಕಳಿಗೂ ಓದಸ್ಬೇಕ ಅಂತಿದೆ, ಆಮೇಲೆ ಬರ್ರೆ ಅದರಲ್ಲಿನು. ಆ entertain ಅದರಲ್ಲಿನೂ ಖುಷಿಯಾಗಿರುದು ಇತೇ೯ತಿ, ನಗಿಸುದಿತೇ೯ತಿ, ಬರೀ ಈಗ ನಾವ್‌ TV ಯಲ್ಲಿ comedy ನೋಡ್ತೇವ mobile ಒಳಗ್‌ comedy scenes ನೋಡ್ತಿವಿ, ಹಾಸ್ಯ ಚಟುವಟಿಕೆ ಅಂತನೂ ಪುಸ್ತಕಗಳ ಇತಾ೯ವ.

ಪ್ರತಿಯೊಂದರ ಬಗ್ಗೆನು ಪುಸ್ತಕಗಳನ್ನ ಭಾಳ ಚನ್ನಾಗಿಟ್ಟಿರತಾರ ಗ್ರಂಥಾಲಯದಲ್ಲಿ, ಆಟ~ ಆಟಾಡ, ಆಟದ್‌ ಬಗ್ಗೆ, ಆಟಗಾರರ ಬಗ್ಗೆ, ರಸಪ್ರಶ್ನೆಗಳ ಬಗ್ಗೆ, ಆಮೇಲೆ ಈಗಿನ ವಿಜ್ಞಾನಿಗಳ ಬಗ್ಗೆ. ಮಕ್ಕಳಿಗ ಬೇಕಂದ್ರೆ ತೆನಾಲಿರಾಮ, ರಾಮಕೃಷ್ಣಪರಮಹಂಸರು, ಪಂಚತಂತ್ರ, ಇಂತಾವೆಲ್ಲ ಒಳ್ಳೇ ಆಸಕ್ತಿ ಇರುವಂಥಾ ಪುಸ್ತಕಗಳಿತಾ೯ವ, ಮಕ್ಕಳಿಗ್‌ ಕೂಡಾ ಕೊಡಸ್ಬಹುದು, ಓದಸ್‌ ಬಹುದು.

ಖುಷಿಯಾಗತೇತಿ ಹಿಂಥಾವ ಪುಸ್ತಕಗಳನ್ನ, ನಾವ್‌ ಓದಿಸಿದ್ರ ಮಕ್ಕಳು ಕೂಡಾ ಒದ್ತಾರೆ, ಹೌದಲ್ವಾ? ಮೊದಲಿಗೆ ನಾವ್‌ ತಿದ್ದಕೊಂಡು ನಾವು ಗ್ರಂಥಾಲಯಕ್ಕ ಹೋಗೋ ರೂಢಿ ಮಾಡ್ಕೊಂಡ್ರೆ, ಮಕ್ಕಳಿಗ ಕೂಡಾ ಅದೇ ರೂಢಿಯಾಗತ್ತೆ ಅಲ್ವಾ.

ಹ ಇದು ನಾಡಿದ್ದು ವರ್ಷಂದು birthday ಅಲಾ? ಹಾ .

ಹಾ ಹೌದಾ? birthday ಆ celebrate ಮಾಡುವಾಂತ ನಮ್ದು friends ದೆಲ್ಲ celebrate ಮಾಡಿದೆಲ್ಲಾ. ಹೌದು ನಾವು ಮಾಡುವ ಹಾಗೆ. ಅದೆ ಮಾಡುವ, ಇಲ್ಲದ್ರೆ ಅವಳಿಗೆ ಬೇಜಾರ್ ಆಗ್ಬಹುದು. ಹೌದು ಹೌದು, ಅವಳಿಗೆಸ ಬೇಜಾರ್ ಯಾಕೆ. ಅದೆ, ನಾನದೆ ನಿನ್ನತ್ರ ಕೇಳುವಾಂತ ಹೇಳಿ call ಮಾಡಿದ್ದು.

ಅದೇ, ಎಂತ ಮಾಡುದಂತ plan ಮಾಡ್ಬೇಕಷ್ಟೇ. ಹಾ ಈಗ, ಯಾವಾಗ time ಗೆ ಇಡುವ birthday ಗೆಲ್ಲ party ಗೆ ?

ಸಾಯಂಕಾಲ ಹಾಗೆ ಮನೆಯಲ್ಲಿ ಬೇಡ್ವಾಂತ ನಾವು ಹೊರಗ್ ಹೋಗುವ friends ಆಗ್ಲಿಕ್ಕಿಲ್ವಾ? ಹಾ ಆಗತ್ತೆ ಹಾ. ಇಲ್ಲಿ cafe ಗೆ ಏನಾದ್ರು ಹೋಗುವ ಅಲ್ಲಿ celebrate ಮಾಡ್ಲಿಕ್ಕೆ separate ಜಾಗ ಎಲ್ಲ ಉಂಟಲ್ಲಾ.

ಹೌದು .

Last year ನಿನ್ನ birthday celebrate ಮಾಡಿತ್ತಲ್ಲ, ಅಲ್ಲೆ ಮಾಡುವ.

ನಮ್ಮ friends ಮಾತ್ರ ಸಾಕು, ಬೇರೆ ಯಾರು ಬೇಡ.

ಹ್ಮ್, ಆಯ್ತು ಅಂದ್ರೆ ತುಂಬಾ ಹೊತ್ತಾಗ್ಲಿಕ್ಕಿಲ್ಲ ಅಲ್ಲ? ಇಲ್ಲ ಇಲ್ಲ, ಬೇಗ ನಮಿಗುಸ ಮನೆಗೆ ಬರ್ಬೇಕಲ್ಲ.

ಹಾ .

ಹಾ ಅದ್ ಹೌದು ಇದ್ದಾಳಲ್ಲ ಏನಾದ್ರು.

ಅದೇ ಕೊಟ್ರೆ ಮತ್ತೆ ಎಲ್ಲರಿಗೂ ಕೊಡ್ಬೇಕಾಗ್ತದೆ, ಇಷ್ಟರವರೆಗೆ ಕೊಡ್ಲಿಲ್ಲ ಅಲ್ಲ ನಾವು just ಎಲ್ಲರ್ ಸೇರಿ celebrate ಮಾಡುವ ಸಾಕು.